ನೋಡು ಅಂತ ವಾಹನ ಅದರಲ್ಲಿ ನಾವು ಕುತ್ರೆ ಒಂದೂರಿಂದ ಎಲ್ಲಿ ಹೋಗಬೇಕು ಅಲ್ಲಿ ತಗೊಂಡು ಹೋಗಿ ಬಿಡುತ್ತೆ.

ಮತ್ತೆ ಇಟ್ಟಂಗಿಗಳಿವೆ ಒಂದು ಕಬ್ಬಿಣದ ಒಂದು ಹಿಡಿದುಕೊಂಡಕೋಳಿ ಹಿಡಿದುಕೊಂಡಿದ್ದಾರೆ.

ಆ ಸ್ಕೂಲ್ ಆದ ಆ ಸ್ಕೂಲ್ ಗ ಮಕ್ಕಳು ಓದಕ್ಕೆ ಬರ್ತಾರಾ.

ಒಂದು ಲ್ಯಾಪ್ಟಾಪ್ ಕಾಣ್ತಾಯಿದೆ ಒಬ್ಬ ಮನುಷ್ಯ ಕಾಣ್ತಾ ಇದೆ.

ಅಲ್ಲೂ ಅವ್ರೆಲ್ಲ ಏನೇನೊ ಮಾಡ್ಲಿಕತ್ತಾರ. ಆಟೋ ಗಿಟೊ. ಒಬ್ಬ ಯಾರೋ ಮುರ್ ಗಾಡಿ ಸೈಕಲ್ ತೊಗೊಂಡ್ ಹೊಂಟಾನ. ಯಾರೋ ಕಸ್ಟಮರ್ ಕ ಹತ್ತಿಸ್ಕೊಂಡ್ ಹೂಗಾಹಂತದು--

ಅಲ್ಲೂ ಅವ್ರೆಲ್ಲ ಏನೇನೊ ಮಾಡ್ಲಿಕತ್ತಾರ. ಆಟೋ ಗಿಟೊ. ಒಬ್ಬ ಯಾರೋ ಮುರ್ ಗಾಡಿ ಸೈಕಲ್ ತೊಗೊಂಡ್ ಹೊಂಟಾನ. ಯಾರೋ ಕಸ್ಟಮರ್ ಕ ಹತ್ತಿಸ್ಕೊಂಡ್ ಹೂಗಾಹಂತದು--

ನಮ್ಮ ಫ್ರೆಂಡಿಂದು ಬೋಸ್ಟ್ ಇರ್ತದ ಫೇವರೆಟ್ ಅವನ್ ಬೂಸ್ಟ್ ಅಂತೂ ದಿನಾ ತಗೊಂತಾನೆ ಇರ್ತಾನೆ.